ಇದು ಬಂದು ಕೊಳಚೆ ಪ್ರದೇಶದಲ್ಲಿ ಆ ನೀರು ಕಲ್ಲುಗಳ ಸೋಸಿ ಚಿನ್ನ ಹುಡುಕುವಂತಹ ಅಹ್ ಕೆಲಸ ನಡಿತದ ರೀ ಇದು ಆಕೀನೂ ಅದ್ನೇ ಮಾಡಕತ್ತಾಳ ರೀ.

ಒಂದು ಗಾಡಿ ಆದರೆ ಇದು ಒಂದು ಅದ್ರದ್ ಶೋ ರೂಂ ಅಂಗಡಿ ಇದ್ದಂಗೆ ಆದ್ರೆ ಸೋ --

ಈ ಚಿತ್ರ ನೋಡಿದರೆ ಎಲ್ಲರಿಗೂ ಅರ್ಥವಾಗುತ್ತದೆ ಇದು ಯಾವುದೋ ಒಂದು ಗುಹೆಯಲ್ಲಿ ಇರುವಂತಹ ಗುಡಿ ಮಂದಿರ.

ಅಲ್ಲಿ ಈ ಚಿತ್ರದಲ್ಲಿ ನೋಡಬಹುದು ನೀವು ಒಬ್ಬ ಒಬ್ಬನ ದೇಹಕ್ಕೆ ಕಪ್ಪುಗಳ ಮೂಲಕ ಮಸಾಜ್ ಮಾಡ್ತಾ ಇರೋದು. ಇದು ಒಳ್ಳೆಯ ಮಸಾಜು ನುರಿತ ಅಭ್ಯರ್ಥಿಗಳು ಮಾಡುವಂತ್ತದ್ದು.

ನೋಡಿ ಏನಾಗಯ್ತಿ ಏನಾಗಿಲ್ಲ ಏನ್ ಮಾಡಬೇಕು ಅಂತ ವಿಚಾರ ಮಾಡಕತಾನ್ರಿ ಹಾಗೆ ಎಲ್ಲಿ ಗ್ಯಾರೇಜ್ ನ ಒಳಗ ಆಹ್ಹ್ ಐಟಮ್ಸ್ ಗಳ್ ಅದಾವ್ರಿ--

ಕಾರ್ ಗ್ಯಾರೇಜ್ ಒಳಗ್ ಬಾಡಿ ಶಾಪ್ ಅಂತ ಒಂದು ಇರುತ್ತದೆ ರೀ ಅಲ್ಲಿ ಟಿಂಕರಿಂಗ್ ಪೈಂಟಿಂಗ್ಗೂ ಎಲ್ಲಾ ಆಗ್ತಾವ್ ರೀ. ಅಹ್ ನೋಡಿದ್ರೆ ಇಲ್ಲಿ ಇಬ್ರು ಕಾರ್ಮಿಕರು ತಮ್ಮ ಕೆಲಸವನ್ನು ಮಾಡುತ್ತಾ ಇರುವಂತಹ ಚಿತ್ರಣ ಚಿತ್ರಿಸಿ ನಮ್ಗ ತೋರಿಸ್ಯಾರ ರೀ.